ಅಲ್ಲಿ ಬಾಡಿಗೆಗಳು ಜಾಸ್ತಿ ಈಗ ಬಾಡಿಗೆಗೆ ತುಂಬಾ ರೇಟ್ ಹೇಳ್ತಾರೆ. ಸಣ್ಣ ಪುಟ್ಟದೆಲ್ಲಾ ಮನೆ ಕಷ್ಟಾನೆ ಈಗ ಸಿಗೊದೆಲ್ಲ.

ಕಾಯಿ ಗೋಡಂಬಿ ಕಾಯಿನು ಅಷ್ಟೇ ನಾವೆಲ್ಲ ಬೆಂಕಿಯಲ್ಲಿ ಒಲೆಯಲ್ಲಿ ಸುಟ್ಕೊಂಡು ತಿನ್ತಿವಿ ಚೆನ್ನಾಗಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ. ತಿನ್ನೋಕ ಒಂತರ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲಾ ತುಂಬಾ ಇಷ್ಟ ಅದು.

ಅದು ನಮಗೂ ಚೀಪ್ ಅನ್ಸುತ್ತೆ. ಹಾಲು ಆಗಲಿ ಯಾವುದೇ ಒಂದು ಐಟಂ ಆದ್ರೂನು ನಾವ್ ಇಲ್ಲೇ ತಗೊಳ್ಳೋದು ಚೆನ್ನಾಗಿದೆ ಪರವಾಗಿಲ್ಲ.

ಅವ್ರ ಪಾರ್ಲರಿಗ್ ಹೋಗಿ ಐ ಬ್ರೋ ಮಾಡ್ಸಕೊಳ್ಳೋದು ಫೇಸ್ ವಾಶ್ ಮಾಡ್ಸಕೊಳ್ಳೋದು ಇ ತರ ಮಾಡ್ತಾ ಇರ್ತಾರೆ. ಅಂದ್ರೆ ಅದೇ ಕಾಲೇಜ್ ಹುಡ್ಗಿಯರಾಗ್ಲಿ

ಇ ಗಣಪತಿ ಹಬ್ಬಗಳಲ್ಲಿ ಡೊಳ್ಳು ಬಾರಿಸ್ತಾರೆ. ಚೆನ್ನಾಗೈತೆ ಡೊಳ್ಳು ಕುಣಿತ ಈಗ ಎಲ್ಲಾ ಕಡೆನು ಅದು ನಡೀತಾ ಇದೆ. ಹೊರಗಡೆ ಇಂದ ತರ್ಸಿ ಇಲ್ಲೆಲ್ಲಾ ಅದನ್ನ ಆಹ್ಹ್ ಆಹ್ಹ್ ಮಾಡಿಸ್ತಾರೆ ಡೊಳ್ಳು ಬಾರ್ಸೋದು ಅದು ಇದು ಮಾಡ್ತಾರೆ.

ಈಗ ಮನಶರು ಒಂದೇ ಹತ್ ಜನ ಮಾಡೋ ಕೆಲಸ ಈಗ ಅದೇ ಮಾಡುತ್ತೆ. ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂದ್ರೆ ಇ ಗದ್ದೆ ಹುಳುತ್ತೆ ಆಮೇಲೆ ಏನಾದ್ರು ಲೋಡ್ ಮಣ್ಣು ಅಂತವೆಲ್ಲಾ ಗೊಬ್ರಗಳು ಇಂತವೆಲ್ಲಾ ಲೋಡು ತಗೊಂಡ್ ಹೋಗಿ ಹಾಕೋಕೆ ಎಲ್ಲಾದು ಮಾಡು --.